ನಾವು ಭಾರತದಲ್ಲಿ ನೋಡಬಹುದಾಗಿದೆ ಆಗಿನ ಕಾಲದ ಈ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅನ್ನು ಇವ ಇಂದಿನ ಇಂಜಿನಿಯರ್ ಮಾಡಲು ಅಸಾಧ್ಯವಾಗಿದೆ.

ಅಥವಾ ಆಹ್ ಅಲ್ಲಿ ಬಿಡುವಂತಹ ಮಳೆಯಿಂದಾಗಿ ಪ್ರತಿ ವರ್ಷ ಬಣ್ಣ ಹಾಳಾಗುತ್ತಿರಬಹುದಾಗಿದೆ. ಅಲ್ಲದೆ ವಿಶೇಷ ರೀತಿಯ ಕಟ್ಟಡ ಇದು ಆಗಿದೆ.

ಒಂದು ಜೈನ ಧರ್ಮದವರ ದೇವಾಲಯವಾಗಿದೆ ಸಾಮಾನ್ಯವಾಗಿ ಹಿಂದೂ ಧರ್ಮದವರ ಶೈಲಿಯ ದೇವಸ್ಥಾನಗಳು ಇಲ್ಲಿ ವಿರಳವೆ ಏನ್ನಬಹುದು.

ಇದು ಬೆಳಗಾವಿನ ಒಂದು ಹಳೆಯ ರಾಜರ ಕಟ್ಟಡವಾಗಿದೆ ಮೋಸ್ಟ್ಲಿ ಇದು ಕೋಟೆ ಕೊತ್ತಲವಾಗಿರಬಹುದು.

ಅಲ್ಲದೆ ಕಟ್ಟಡವು ಅತ್ಯಂತ ಗಟ್ಟಿ ಮುಟ್ಟಾಗಿದ್ದು ಇವುಗಳನ್ನು ಭಾರತೀಯರ ಸಹಯೋಗದಿಂದ ನಿರ್ಮಿಸಲಾಗಿದೆ.

ಇಲ್ಲಿ ಆ ಜಿಲ್ಲೆಯ ಅಂದರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಕಲ ಕಾರ್ಯಕ್ರಮಗಳ ಪಟ್ಟಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಇಲ್ಲಿ ನಡೆಸಲಾಗುತ್ತದೆ